ಬೇರೆ ಕಡೆ ತಗಂದ್ವಿ ಅಂತ್ ಹೆಳ್ದ್ರೆ ಜಾಸ್ತಿ ಆಗಿ ಹೋಗ್ತತಿ.

ಇದು ಯಾವ್ ತರ ಇದೆ ಇವ್ರೆಲ್ಲಾ ಬೈಕ್ ಬಂದಿದ್ದಾರೆ ಏರ್ಪೋರ್ಟ್ಲಿ .--

ಹೆಣ್ಣ ಮಕ್ಕಳ್ ಯಾಕ್ ಕಾಣ್ ಕತ್ತರ್ ಇದು ಹೆಣ್ಣ ಮಕ್ಕಳ್ ಶಾಲೆ. ಇದು ನೋಡಕ್ ಕುಂದ್ರಕ್ ಕಾಣ್ ಕತ್ತತಿ .